ಅದನ್ನ ಸಾಂಬಾರ್ಗೆ ಹಾಕಿ ಈ ಸಾಂಬಾರ್ ಮಾಡಿದರೆ ತುಂಬ ರುಚಿಯಾಗಿ ಇರುತ್ತೆ .

ತಿನ್ನಲು ಮಜವಾಗಿರುತ್ತದೆ ರುಚಿಯಾಗಿ ಇರುತ್ತದೆ ಬಾಯಲ್ಲಿ ನೀರು ಬರುತದೆ .

ರೋಡಿ ನ ವಿಶೇಷತೆ ಏನಂದ್ರೆ ಹಲವಾರು ರೀತಿಯ ವಾಹನಗಳು ಇಲ್ಲಿ ನಡೆಯುತ್ತದೆ ಮತ್ತು ಜನರು ತಮಗೆ ಅನುಕೂಲ ತಕ್ಕ್ನತೆ ನಡೆದುಕೊಂಡು ಹೋಗುತ್ತಾರೆ.

ಯಾವ ತರಹದ ಬುಕ್ಸ್ ಅನ್ನು ತೆಗೆದುಕೊಂಡು ನಾವು ಪ್ರಿಪೇರ್ ಆದರೆ ಎಕ್ಸಾಮ್ನ ಪಾಸ್ ಆಗಬಹುದು ಎಂದು ನಮಗೆ ಮೊದಲು ಅಧ್ಯಯನ ಮಾಡುತ್ತಾರೆ. ಆ ಅಧ್ಯಯನ ಮಡಿದ ಬಳಿಕ ನಾವು ಅದೇ ತರಹ ಬುಕ್ಸ್ ತೆಗೆದುಕೊಡು ಅಭ್ಯಾಸ ಮಾಡಬೇಕು.